ಈ ದ್ರಶ್ಯದಲ್ಲಿ ನಾವು ಎರಡು ಅಂಗಡಿಗಳನ್ನು ಕಾಣುತ್ತೇವೆ ಮತ್ತೊಂದು ಮಗದೊಂದು--

ಇಲ್ಲಿ ಒಂದು ದೊಡ್ಡವ ದೊಡ್ಡದಾದ ಮರವಿದೆ ಅದು ಶುದ್ಧ ಶುದ್ಧವಾದ ಗಾಳಿ ಮತ್ತೆ ಆಮ್ಲಜನಕವನ್ನು--

ಹಾಗೆ ಸಾಲಾಗಿ ಜೋಡಿಸಿರುವ ಸೀರೆಗಳನ್ನು ನೋಡುತಿದ್ದರೆ ಅಂಡವಾಗಿ ಕಾಣುತ್ತಿದೆ.